ಅವನ ಪಕ್ಕದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಕೈ ಕಾಣಿಸುತ್ತಿದೆ.

ಒಂದು ಪ್ರಾಚೀನ ದೇವಾಲಯದ ನೋಟ ಕಾಣಿಸುತ್ತದೆ ದೇವಾಲಯ ಗೋಪುರ ಅತ್ಯಂತ ಸುಂದರವಾಗಿ ಮತ್ತು ಕಲಾತ್ಮಕವಾಗಿ ನೀರ್ಮಿಸಲಾಗಿದೆ.

ದೂರದಲ್ಲಿ ಮರಗಳ ನಡುವೆ ಹಂಪಿಗಳು ಮತ್ತು ಕುಳಿತ ಸ್ಥಳಗಳಿವೆ.

ಅವರು ಎಲ್ಲರೂ ದೇವರ ಆಶೀರ್ವಾದಕ್ಕಾಗಿ ಸೇರಿ ಸೇರಿಸಿಕೊಂಡಿದ್ದಾರೆ.

ಒಬ್ಬ ವ್ಯಕ್ತಿ ಒಳಗಡೆ ನಡೆದು ಹೋಗುತ್ತಿರುವುದು ಹತ್ತಿರದ ಕಟ್ಟಡದ ಕಚೇರಿಯಂತೆ ಕಂಡು ಬರುತ್ತದೆ.

ಒಂದು ಬಹುಜನದ ಪ್ರದೇಶ ಬೀದಿಯ ದೃಶ್ಯವನ್ನು ತೋರಿಸುತ್ತದೆ.

ಅಂಗಡಿಯೊಳಗೆ ಮೀನುಗಳನ್ನು ಶ್ವ ಶ್ವೇತ ಕೋಶದಲ್ಲಿ ಇಡಲಾಗಿದೆ.

ಇದರಲ್ಲಿ ಸಾವಿರಾರು ಪುಸ್ತಕಗಳು ಇಟ್ಟಿವೆ ಪುಸ್ತಕಗಳನ್ನು ಗೋಡೆಯ ಮೇಲೆ ಮತ್ತು ನೆಲದ ಮೇಲೆ ಹಣೆದು ಇಡಲಾಗಿದೆ.

ಮೇಲ್ಮನೆಗೆ ಹೋಗಲು ಸಿಮೆಂಟ್ ಮೆಟ್ಟಿಲುಗಳಿವೆ ಕಚೇರಿ ಮೇಲ್ ಚಾವಣಿ ಉಕ್ಕಿನ ಸೀಟಿ ಯಿಂದ ಮಾಡಲಾಗಿದೆ.